ಈ ಜಾತ್ರೆಯಲ್ಲಿ ಒಂದು ದೀಪ ಉರಿಯುತ್ತಿರುವುದನ್ನು ನಾವು ನೋಡಬಹುದು.

ಇದು ಒಂದು ಕೊಠಡಿ ಈ ಕೊಠಡಿಯಲ್ಲಿ ಹಲವಾರು ಡೆಸ್ಕ್ ಗಳು ಹಾಗೂ ಬೆಂಚ್ ಗಳು ಇರುವುದನ್ನು ನಾವು ನೋಡಬಹುದು.

ಹಲವಾರು ಜನರು ನೆರೆದಿರುವುದನ್ನು ನಾವು ಕಾಣಬಹುದು.

ಈ ದೇವಸ್ಥಾನದಲ್ಲಿ ಹಲವಾರು ಜನರು ನೆರೆದಿರುವುದನ್ನು ನಾವು ಕಾಣಬಹುದು.

ಇದು ಒಂದು ಹಡಗು ಈ ಹಡಗಿನಲ್ಲಿ ಯಾವು ಹಲವಾರು ಪ್ರದೇಶ ಇರುವುದನ್ನು ನಾವು ಗಮನಿಸಬಹುದು.

ಆನೆಯ ಮೇಲೆ ಕುಂಕುಮ ಹಚ್ಚಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಇದು ಒಂದು ಗದ್ದೆ ಈ ಗದ್ದೆಯಲ್ಲಿ ಹಚ್ಚ ಹಸುರಿನಿಂದ ಕೂಡಿದೆ ಈ ಗದ್ದೆಯಲ್ಲಿ ಪೈರುಗಳನ್ನು ಹಾಕಿರುವುದನ್ನು ನಾವು ನೋಡಬಹುದು.

ಜನಗಳು ಇರುವುದನ್ನು ನಾವು ಕಾಣಬಹುದು ಈ ಸಮುದಾಯ ಭವನವು ನೋಡಲು ತುಂಬಾ ದೊಡ್ಡದಾಗಿದ್ದು ಹಾಗೂ ಸುಂದರಾವಾಗಿದೆ.

ಇದರ ಸುತ್ತಲೂ ದೊಡ್ಡದಾದಂತಹ ಅಡಕೆ ಮರಗಳನ್ನು ನಾವು ಕಾಣಬಹುದು ಇದರ ಮುಂದೆ ಒಂದು ಹೆದ್ದಾರಿ ಹರಿದು ಹೋಗಿರುವುದನ್ನು ನಾವು ಕಾಣಬಹುದು.

ಹಲವಾರು ಕಂಬಿಗಳ ವಸ್ತುಗಳು ಇರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಹಲವಾರು ರೀತಿಯಂತಹ ಕಾಂಪ್ಲೆಕ್ಸ್ ಗಳು ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ಪಾರ್ಕ್ ಎಂದುನು ಹೇಳಬಹುದು. ಹಲವಾರು ಗಿಡ ಮರಗಳು ಹಚ್ಚ ಹಸಿರಾಗಿದ್ದು--

ಇದು ಒಂದು ಪಾರ್ಕ್ ಎಂದು ಹೇಳಬಹುದು ಈ ಪಾರ್ಕ್ ಹಚ್ಚ ಹಸಿರಿನಿಂದ --

ಹಾಗೂ ಒಂದು ದೊಡ್ಡದಾದಂತಹ ಜಿಮ್ ನ ಫಲಕ ಇರುವುದನ್ನು ನಾವು ಕಾಣಬಹುದು.

ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಹುಲ್ಲುಗಾವಲಿನ ಪ್ರದೇಶ ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ಬೇಕರಿ ಎಂದು ಹೇಳಬಹುದು ಇದರ ಹೆಸರು ಇಂಡಿಯನ್ ಬೇಕರಿ ಮುಖ್ಯ ರಸ್ತೆ ಉಜಿರೆ ಎಂದು ಬರೆಯಲಾಗಿದೆ.

ಬರೆದಿರುವುದನ್ನು ನಾವು ಕಾಣಬಹುದು ಈ ಮಾರ್ಕೆಟ್ ನಲ್ಲಿ ಹಲವಾರು ರೀತಿಯಂತ ಹಣ್ಣು ಗಳು ಹಾಗೂ --

ಇದು ಒಂದು ಫೋಟೋ ಸ್ಟುಡಿಯೋ ಈ ಫೋಟೋ ಸ್ಟುಡಿಯೋ ದಲ್ಲಿ ಹಲವಾರು ಫೋಟೋ ಗಳು ಇರುವುದನ್ನು ನಾವು ಗಮನಿಸಬಹುದು.

ಹಾಗೂ ಕಮಾನುಗಳು ಇರುವುದನ್ನು ನಾವು ಗಮನಿಸಬಹುದು.

ಅಮುಲ್ ಅಂಗಡಿ ಇಲ್ಲಿ ಅಮುಲ್ ಅಂಗಡಿಯ ಫಲಕ ಇರುವುದನ್ನು ನಾವು ಗಮನಿಸಬಹುದು.

ನಿಂತುಕೊಂಡು ನೀರು ನೋಡುತ್ತಿರುವುದನ್ನು ನಾವು ಗಮನಿಸಬಹುದು ಈ ಒಂದು --

ಈ ಹೋಟೆಲ್ ನ್ನು ವಿದ್ಯುದ್ದೀಪಗಳಿಂದ ಅಲಂಕರಿಸಿರುವುದನ್ನು ನಾವು ನೋಡಬಹುದು.

ಇದು ಒಂದು ಪಾರ್ಕ್ ಎಂದು ಹೇಳಬಹುದು ಈ ಪಾರ್ಕ್ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಹುಲ್ಲುಗಾವಲನ್ನು ಹೊಂದಿದೆ.

ಈ ಚರ್ಚ್ ನಲ್ಲಿ ಏಸುವಿನ ಶಿಲುಬೆ ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ಚರ್ಚ್ ಆಗಿದೆ ಈ ಚರ್ಚ್ ನಲ್ಲಿ ಫಾದರ್ ಗಳನ್ನು ಸನ್ಮಾನ ಮಾಡುತ್ತಿರುವುದನ್ನು ನಾವು ಗಮನಿಸಬಹುದು.